ಈ ಕಾಫಿ ಅಂಗಡಿಯನ್ನು ಕೆಂಪು ಮತ್ತು ಹಸಿರು ಅಕ್ಷರದಲ್ಲಿ ಮೇಲೆ ಬರೆಯಲಾಗಿದೆ.

ಹಾಗು ಸ್ವಲ್ಪ ಜನ ಟೀ ಕುಡಿಯಲು ಮಾತಾನಾಡುತ ವಿಶ್ರಾಂತಿ ಪಡೆಯುತ ಕುಳಿತುಕೊಂಡಿದ್ದಾರೆ.

ಇದು ನಮ್ಮ ಕರ್ನಾಟಕ ಸರ್ಕಾರದ ಐರಾವತ ಕ್ಲಬ್ ಕ್ಲಾಸ್ ಬಸ್ ಇದೆ.

ತುಂಬಾ ಜನರು ಊಟಕ್ಕೆ ಎಂದು ಕುಳಿತುಕೊಂಡಿದ್ದಾರೆ.

ಮನೆಯ ಕಟ್ಟಡದ ಮುಂದೆ ಜನರು ಗುಂಪು ಸೇರಿರುವುದು ಕಂಡು ಬರುತ್ತದೆ.

ಒಂ ಕರಿ ಬಣ್ಣದ ಗೇಟ್ ಇದೆ.

ಎದ್ರುಗಡೆ ಒಂದು ಮರ ಕಾಣುತ್ತಿದೆ ಇದು ಹಚ್ಚಹಸಿರಾಗಿದೆ.

ಇದು ಒಂದು ಮುಸ್ಲಿಂ ಬಾಂಧವರು ನಮಾಜ್ ಮಾಡುವ ಸ್ಥಳವಾಗಿದೆ.

ಇಲ್ಲಿ ಬಂದವರು ಬೇರೆ ಬೇರೆ ಬಣ್ಣಗಳಿಂದ ಅಂಗಿಗಳನ್ನು ಹಾಕಿ ಹಾಕೊಂಡಿದ್ದಾರೆ.

ಹಾಗೆ ಹಿಂದಿ ಶಾಲೆವ ಗೋಡೆ ಹಾಗು ರೂಮ್ ಗಳು ಕಾಣಿಸ್ತಿವೆ.

ಇದು ಒಂದು ಫಿಟ್ನೆಸ್ ಜಿಮ್ ತರ ಕಾಣಿಸುತ್ತಿದೆ.

ಹಾಗು ಇದು ಓಪನಿಂಗ್ ಸೆರೆಮನೆ ದಲ್ಲಿ ತೆಗೆದಿರುವ ಫೋಟೋ ಆಗಿ--

ಇಲ್ಲಿ ಮಹಿಳೆಯರಿಗೆ ಬೇಕಾದಂತ ಎಲ್ಲಾ ಬಟ್ಟೆಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಇಡಲಾಗಿದೆ.

ಮೇಲುಗಡೆ ನೀಲಿ ಬಣ್ಣದಲ್ಲಿ ಮುಗಿಲು ಕಾಣಿಸುತ್ತಿದೆ.

ಯುವಕರು ಅಲಂಕೃತ ಸೋಫಾ ಆಸನದಲ್ಲಿ ಕುಳಿತಿದ್ದಾ--

ಬೋರ್ಡಿ ಬಿಳೀ ಬಣ್ಣವನ್ನು ಹಾಕ್ ಹಚ್ಚಲಾಗಿದೆ.

ಇದು ನೋಡಲು ಸ್ವಚ್ಚ ಮತ್ತು ಸುಂದರವಾಗಿ ಬೆಳಕು ಗಾಳಿ ತುಂಬಾ ಚೆನ್ನಾಗಿ ಇದೆ.